ನೋಡಿದ್ರೆ ತುಂಬಾ ಭಯಂಕರ ವಾಗಿದೆ ಯಾಕಂತ ಅಂದ್ರೆ ಕರೆಂಟ ನೀರು ಇದೆ ಮತ್ತು ಕರೆಂಟ್ ಕೋಲ್ ಗೂಟ ಇದೆ ಸಪೋಸ್ ಏನಾದ್ರು ಕರೆಂಟ್ ಪಸ್ಸಾಗೋ ಟೈಮ್ ಅಲ್ಲಿ ಕರೆಂಟ್ ವೈರ್ ಏನಾದ್ರು ಕೆಳಗಡೆ ಬಿಟ್ಟು ಯಾರಾದ್ರೂ ಜನ ಬಂದ್ರೆ--

ಹಾ ಹಾ ಲೈಟಿಂಗ್ಸ್ ಇಲ್ದೆ ನೈಟ್ ಟೈಮ್ ಅಲ್ಲಿ ಏನೋ ವೇಗವಾಗಿ ಹೋಗ್ತಿವಿ ಅಂದ್ರೆ ಹೋಗ್ಬಹುದು ಬಟ್ ಸೇಫ್ ಆಗಿ ಡ್ರೈವ್ ಮಾಡ್ಕೊಂಡು ನಾಲ್ಕ್ ಜನ ಇದ್ರೆ--

ಇರುತ್ತೆ ಕಾರ್ ಇಲ್ಲಾಂದ್ರೆ ಇಲ್ಲ.

ದಪ್ಪ ಇರ್ತಾರಲ್ಲ ಅವ್ರು ಮಾಡುವಂತಹ ಆಸನಗಳು ಅಂದ್ರೆ ಯೋಗ--